ಇದು ಕರ್ನಾಟಕ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಇದ್ದಂಗ್ ಕಾಣ್ತದೆ. ಇದು ಹೆಡ್ ಆಫೀಸ್ ಅಥ್ವಾ ಹೆಡ್ ಆಫೀಸ್ ಸು ಮೋಸ್ಟ್ಲಿ ಕಾಣುತ್ತೆ. ಅದು ಹೆಡ್ ಆಫೀಸ್ ಕರ್ನಾಟಕ ಬ್ಯಾಂಕ್ ಮಂಗಳೂರು.

ಮೇನ್ ರೋಡ್ ಅಲ್ಲಿ ನಂಗೆ ಕಾಣುತ್ತೆ

ಕಸ್ಟಮರ್ರಿಗೆ ಲೋರಿರಿಗೆ ಅಹ್ ಜಂಪ್ ಮಾಡಕ್ಕೆ ಎಲ್ಲಾ ಹಾಕ್ಕತ್ತಿದ್ದರೆ ಮಾರ್ಬಲ್ ಮನೆ ಕಟ್ಟಕ್ಕೆ ಭಾರಿ--

ಬ್ಯೂಟಿ ಫುಲ್ ಆದ ಶಿಮೊಗ್ಗ ಜಿಲ್ಲೆಗೆ ದೊಡ್ಡ ದೊಡ್ಡ ಬಸ್ ನಿಲ್ದಾಣ ಇಲ್ಲಿ ಇಡೀ ಶಿಮೊಗ್ಗ ಜಿಲ್ಲೆಯಿಂದ ರಾಜ್ಯದ ರಾಜಧಾನಿ ಎಕ್ಸ್ಪ್ರೆಸ್ ಇಲ್ಲಿಂದಲ್ಲೇ ಹೊರಡತ್ತವೆ ಆಮೇಲೆ ರಾಜ್ಯದ ಮೂಲೆ ಮೂಲೆಯಿಂದನು ಶಿಮೊಗ್ಗ ಬಸ್ ಸ್ಟಾಂಡ್ ಗೆ ಬಸು ಸಾರಿಗೆ ಸೌಕರ್ಯ ಈ ಮೂಲಕವಾಗಿ ಹೋಗತಾ ಇದಾವೆ.

ಸೋ ಶಿಮೊಗ್ಗದಲ್ಲಿರೋ ಸಭಾ ದೊಡ್ಡ ಸಭಾಭವನ.

ಇದು ಒಂದು ಸೂಪರ್ ಮಾರ್ಕೆಟ್ ಟೈಪ್ ಕಾಣತಾಯಿದೆ.